ಕಾಲೇಜ್ ಇಲ್ಲಿ ವೀರಶ್ಯವ ಪದವಿ ಪುರಾವ್ ಕಾಲೇಜ್ ಇದೆ ಹೆಚ್.ಬಿ ಕಾಲೇಜ್ ಕೂಡ ವೀರಶ್ಯವ ಸಂಘದಿಂದ ಒಂದು ಸಂಘವಾಗಿದೆ ಇಲ್ಲಿ ಎಲ್ಲಾ ಪಾಠ ಬೋಧನೆಗಳು ಎಲ್ಲಾ ಕೆಲಸವನ್ನುಮಾಡುತ್ತವೆ.

ಅಹ್ ಸೊಪ್ಪುಗಳನ್ನ ಹಾಕಿರತ್ತರೆ ಸಣ್ಣ ಹುಡುಗ್ರು ಎಲ್ಲಾ ಅದ್ರ ಮೇಲೆ ಎಲ್ಲಾ ಕುಣದು ಆಟವಾಡಿ ಎಲ್ಲಾ ಫೋಟೋಗಳು ನೋಡಿ ಅವ್ರ್ ಹಿಂಗ ಮಾಡತಾರೆ ಹಂಗ ಹಿಂಗ ಎಲ್ಲಾ ಮಾತಾಡತಾರೆ.